ಇದು ಈಗ ತಾನೆ ಓಪನಿಂಗ್ ಆಗಿದೆ.

ಈ ಅಂಗಡಿಯ ಒಳಗೆ ಒಬ್ಬ ವ್ಯಕ್ತಿ ಒಳಗಡೆ ಪ್ರವೇಶಿಸುತ್ತಿದ್ದಾನೆ.

ಮುಂದುಗಡೆ ಒಂದು ಲೈಟ್ ಅನ್ನು ಹಾಕಿದ್ದಾನೆ.

ಇಲ್ಲಿ ಬ್ಲಡ್ ಮೂವ್ ಎಂದು ಬರೆದಿದ್ದಾರೆ.

ಇಲ್ಲಿ ಅಪೋಲೋ ಟೈರ್ಸ್ ಎಂದು ಬರೆಯಲಾಗಿದೆ.

ಇದರ ಹಿಂದೆ ಒಂದು ದೊಡ್ಡದಾದ ಗೋಡೌನ್ ಇದೆ.

ಇವುಗಳು ಸೈಜ್ ನ ಮೇಲೆ ವ್ಯತ್ಯಾಸವನ್ನು ಹೊಂದಿವೆ.

ಇಲ್ಲಿ ನಾವು ಹುಟ್ಟು ಆಕುವ ಮೂಲಕ ಮುಂದಕ್ಕೆ ಚಲಿಸಬಹುದು.